ಸೋ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಒಂದು ಸಮುದ್ರದಲ್ಲಿ ಸಿಗುವಂತಹ ಅಂದ್ರೆ ಪಥ್ಯ ಪೂರಕವಾದ ಮೀನು ಡಿಫರೆಂಟ್ ಟೈಪ್ಸ್ ಆಫ್ ಮೀನ್ಗುಳು ಮಾತ್ರ ಸಮುದ್ರದಲ್ಲಿ ಸಿಗೋದು.

ನೀವಿಲ್ಲಿ ನೋಡತಾಯಿದ್ದೀರ ನಂದಿನಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಈ ಒಂದು ಶಾಪ್ ಅಲ್ಲಿ ಕೂಡ ನಂದಿನಿ ಪ್ರಾಡಕ್ಟ್ಸ್ ಸಿಗತ್ತೆ ಕೆಳಗಡೆ ಕೂಡ ಹಾಕ್ತಿರ್ಬೋದು ಹಾಲಿನ ಒಂದು ಪ್ಯಾಕ್ ಗಳನ್ನ ನೋಡ್ತಾಇದ್ದಿರಾ --

ಎರಡು ಚೇರ್ಗುಳಿವೆ ಎರಡು ಟೇಬಲ್ಗುಳು ಕೂಡ್ ಇವೆ ಪಕ್ಕದಲ್ಲಿ ಇನ್ನೊಂದು ಟೇಬಲ್ ಎರಡ್ ಇವೆ ಎರಡು ಮೂರು ಚೇರ್ಗುಳಿವೆ ಕಿಟ್ಗುಳ ಕಾಣ್ತಾ ಇದೆ.